ಹಾಕುತ್ತಾರೆ ಹಾಕಿದ ಮೇಲೆ ಅದ್ರಲಿದ ಏನ್ ಉಪಯೋಗ ಅಂದ್ರೆ ಅದು ಹಾಲಲಿಂದ ಟೀ ಕುಡಿಯೋದು ಏನ್ ಮನುಷ್ಯರು ಎಲ್ಲನಕ್ಕೆ ಪ್ರಯಾಣಕ್ಕೆ ಮಾಡುತ್ತಾರೆ ಜನ ಅದ್ರಲಿದ್ದ ಸ್ವಲಪು --

ಅಹ್ ನಮ್ಮಮ್ಮ ಪ್ಲೇಸಗಳು ಇದ್ರೆ ಬೇಗ ಹೋಗಿ ಮಾಡಕೊಂಡ್ ಬರಕಾಗುತ್ತೆ ದೂರಇದ್ರೆ ಬಹಳ್ --

ಇವಾಗ ದೊಡ್ಡ ದೊಡ್ಡ ಉರಗಳಿಗೆ ಹೋಗತ್ತೀವಿ ಆ ಸಿಟಿ ಸಿಟಿ ಹೋಗತ್ತೀವಿ ಸೀಟಿಗೆ ಹೋದಮೇಲೆ ಅಬ್ಬಾ ಪ್ಲೇಸಗಳು ಎಷ್ಟು ಚನ್ನಾಗಲಲ್ ಬಹಳ್ ಸುಂದರವಾಗಿ ಮನೆಗಿದ್ರೆ ನಾವ್ ಸಣ್ಣ ಸಣ್ಣ ಮನೆಗಳು--

ಅಂತ ನಾವು ಹೋಗಿ ಬೇಸ್ ನೋಡತ್ತಿವಿ ನೋಡದಮೇಲೆ ಅದ್ರಲ್ಲಿ ಇದ್ದ ಏನು--

ಅಹ್ ಕಟಿಂಗ್ ಶಾಪ್ ಗೆ ಹೋಗಿ ಫೇಸು ಮಾಡಸ್ಕೊಂಡು ಬೇಸು ಎಲ್ಲಾ ಸುಂದರವಾಗಿ ಇರುತ್ತಾರೆ ಅವರು ಎದಕಂದ್ರೆ ಅದಕೋಸ್ಕರ ಅವರು ಶಾಪಿಗೆ ಹೋಗಿ ಏನೋ ಬೇಸ್ ಮುಖಕ್ಕೆ ಮಾಡಸ್ಕೊಂಡು ಮೇಕ್ಅಪ್ ಹೊಡಕೊಂಡು ಬೇಸ್ ಸುಂದರ --